ಹಾಗೂ ಇಲ್ಲಿ ರೋಡ್ ಮೇಲೆ ನೀರು ಚೆಲ್ಲಿದವೆ.

ಹಾಗು ಅಲ್ಲಿ ಮೇಲಿಂದ ಕೆಳಗೆ ನೀರ್ ಬರ್ತಾ ಇದೆ.

ಹಾಗು ಆ ಲಾರಿಯಲ್ಲಿ ಮಣ್ಣು ಇದೆ.

ಇಲ್ಲಿ ಅನೇಕ ರೀತಿಯ ಕಲರ್ ಕಲರ್ ಅಂತಹ ಬಲೂನ್ಸ್ ಗಳಿವೆ.

ಹಾಗು ಅಲ್ಲಿ ಎರಡು ಪೋಸ್ಟರ್ ಗಳಿವೆ.

ಇದು ಒಂದು ಪೆಟ್ರೋಲ್ ಪಂಪ್ ಇದೆ.